c ಮತ್ತು c ನಲ್ಲಿ ಟು ಡೈಮೆಂಶನಲ್ ಅರೇಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿಯುವ ಅಂಶಗಳು160 ಟು ಡೈಮೆಂಶನಲ್ ಅರೇ ಎಂದರೇನು
ಇದನ್ನು ನಾವು ಉದಾಹರಣೆಯೊಂದಿಗೆ ಕಲಿಯೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಟು ಡೈಮೆಂಶನಲ್ ಅರೇ ಗೆ ಪೀಠಿಕೆಯೊಂದಿಗೆ ಆರಂಭಿಸೋಣ
2Dಟು ಡಿ ಅರೇಗಳನ್ನು ರೋ ಮತ್ತು ಕಾಲಮ್ ಮ್ಯಾಟ್ರಿಕ್ಸ್ ನಲ್ಲಿ ಇಡಲಾಗುತ್ತದೆ
ಎಡಗಡೆಯ ಇಂಡೆಕ್ಸ್ ರೋ ಅನ್ನು ಸೂಚಿಸುತ್ತದೆ
ಬಲಗಡೆಯ ಇಂಡೆಕ್ಸ್ ಕಾಲಮ್ ಅನ್ನು ಸೂಚಿಸುತ್ತದೆ
c ಮತ್ತು c ನಲ್ಲಿ ಯಾವಾಗಲೂ ಮ್ಯಾಟ್ರಿಕ್ಸ್ ನ ಇಂಡೆಕ್ಸ್ ಸೊನ್ನೆಯಿಂದಲೇ ಆರಂಭವಾಗುತ್ತದೆ
ಇಲ್ಲಿ ನಾವು ಟು ಡೈಮೆಂಶನಲ್ ಅರೇ ಯನ್ನು ರೋ ಮತ್ತು ಕಾಲಮ್ ಮ್ಯಾಟ್ರಿಕ್ಸ್ ನಲ್ಲಿ ನೋಡಬಹುದು
ಮೊದಲೆನೇಯ ಇಂಡೆಕ್ಸ್ ಸೊನ್ನೆ
ಈಗ ಟು ಡೈಮೆಂಶನಲ್ ಅರೇ ಯನ್ನು ಹೇಗೆ ಡಿಕ್ಲೇರ್ ಮಾಡುವುದೆಂದು ನೋಡೋಣ
ಇದರ ಸಿಂಟ್ಯಾಕ್ಸ್ ಹೀಗಿದೆ160 ಡೇಟಾ ಟೈಪ್ ಅರೇ ಯ ಹೆಸರು ರೋ ಮತ್ತು ಕಾಲಮ್
ಉದಾಹರಣೆಗೆ ಇಲ್ಲಿ ನಾವು ಟು ಡೈಮೆಂಶನಲ್ ಅರೇ ಯಾದ ನಮ್ ಅನ್ನು ಎರಡು ರೋ ಮತ್ತು ಮೂರು ಕಾಲಮ್ ನೊಂದಿಗೆ ಡಿಕ್ಲೇರ್ ಮಾಡಿದ್ದೇವೆ
ಈಗ ಉದಾಹರಣೆಯನ್ನು ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಟೈಪ್ ಮಾಡಿದ್ದೇನೆ ಅದನ್ನು ಒಪನ್ ಮಾದುತ್ತೇನೆ
ನಮ್ಮ ಫೈಲ್ ನ ಹೆಸರು 2d arrayಸಿಎ ಎಂಬುದನ್ನು ಗಮನದಲ್ಲಿಡಿ
ಈ ಪ್ರೊಗ್ರಾಮ್ ನಲ್ಲಿ ನಾವು ಟು ಡೈಮೆಂಶನಲ್ ಅರೇ ಯಲ್ಲಿನ ಎಲ್ಲಾ ಎಲಿಮೆಂಟ್ ಗಳ ಮೊತ್ತವನ್ನು ಕಂಡುಹಿಡಿಯುತ್ತೇವೆ
ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಇದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ನಾವು ವೇರಿಯೇಬಲ್ i ಮತ್ತು j ಯನ್ನು ಡಿಕ್ಲೇರ್ ಮಾಡಿದ್ದೇವೆ
ನಂತರ ನಾವು ನಮ್1 ಎಂದು ಮೂರು ರೋ ಮತ್ತು ನಾಲ್ಕು ಕಾಲಮ್ ನ ಅರೇ ಮತ್ತು ನಮ್2 ಎಂದು ಮೂರು ರೋ ಮತ್ತು ನಾಲ್ಕು ಕಾಲಮ್ ನ ಅರೇ ಗಳನ್ನು ಡಿಕ್ಲೇರ್ ಮಾಡಿದ್ದೇವೆ
ನಮ್1 ಮತ್ತು ನಮ್2 ಗಳು ಟು ಡೈಮೆಂಶನಲ್ ಅರೇ ಗಳು
ಇಲ್ಲಿ ನಮ್1 ನ ಎಲಿಮೆಂಟ್ ಗಳನ್ನು ಯೂಸರ್ ಇಂದ ಇನ್ಪುಟ್ ಆಗಿ ಪಡೆಯುತ್ತೇವೆ
ಎಲಿಮೆಂಟ್ ಗಳನ್ನು ಅಡ್ಡಸಾಲಿನಲ್ಲಿ ಇಡಲಾಗುತ್ತದೆ
ನಾವು i ಅನ್ನು ರೋ ಗಾಗಿ ಮತ್ತು j ಯನ್ನು ಕಾಲಮ್ ಗಾಗಿ ಪರಿಗಣಿಸಿದ್ದೇವೆ
ಈ ಫಾರ್ ಲೂಪ್ ಇ ಸೊನ್ನೆಯಿಂದ ಎರಡರವರೆಗೆ ಹೋಗುವಂತೆ ಚೆಕ್ ಮಾಡುತ್ತದೆ
ಈ ಫಾರ್ ಲೂಪ್ ಜೆ ಸೊನ್ನೆಯಿಂದ ಮೂರರವರೆಗೆ ಹೋಗುವಂತೆ ಚೆಕ್ ಮಾಡುತ್ತದೆ
ಇದೇ ರೀತಿ ಇಲ್ಲಿ ನಮ್2 ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಗಳನ್ನು ಯೂಸರ್ ಇಂದ ಇನ್ಪುಟ್ ಆಗಿ ಪಡೆಯುತ್ತೇವೆ
ಇಲ್ಲಿ ನಾವು ಮ್ಯಾಟ್ರಿಕ್ಸ್ ನಮ್1 ಅನ್ನು ಪ್ರಿಂಟ್ ಮಾಡುತ್ತೇವೆ
ಇಲ್ಲಿ1603dಪರ್ಸೆಂಟ್ ಥ್ರೀ ಡಿ ಯನ್ನು ಮ್ಯಾಟ್ರಿಕ್ಸ್ ಅನ್ನು ಸಾಲಾಗಿ ಟರ್ಮಿನಲ್ ನಲ್ಲಿ ಪ್ರಿಂಟ್ ಮಾಡಲು ಉಪಯೋಗಿಸುತ್ತೇವೆ
ಈಗ ಇಲ್ಲಿ ಮ್ಯಾಟ್ರಿಕ್ಸ್ ನಮ್2 ವನ್ನು ಪ್ರಿಂಟ್ ಮಾಡುತ್ತೇವೆ
ನಂತರ ಇಲ್ಲಿ ನಮ್1 ಮ್ಯಾಟ್ರಿಕ್ಸ್ ಮತ್ತು ನಮ್2 ಮ್ಯಾಟ್ರಿಕ್ಸ್ ಅನ್ನು ಕೂಡಿಸುತ್ತೇವೆ ಮತ್ತು ಮೊತ್ತವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಸೇವ್ ಅನ್ನು ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ 2d arrayಸಿಎ -o ಆರ್ರ್ ಜಿಸಿಸಿ ಸ್ಪೇಸ್ 2d arrayಸಿಎ ಸ್ಪೇಸ್ ಹೈಫನ್ ಒ ಸ್ಪೇಸ್ ಎ ಆರ್ ಆರ್ ಎಂದು ಟೈಪ್ ಮಾಡಿ ಮತ್ತು Enter ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು arr ಡಾಟ್ ಸ್ಲ್ಯಾಶ್ ಎ ಆರ್ ಆರ್ ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ
ಇಲ್ಲಿ ನಾವು ಎಂಟರ್ ದ ಎಲಿಮೆಂಟ್ಸ್ ಆಫ್ ಥ್ರೀ ಇಂಟು ಫೊರ್ ಅರೇ ನಮ್1 ಎಂದು ನೋಡಬಹುದು
ಈಗ ನಾನು ಮೌಲ್ಯಗಳನ್ನು ಕೊಡುತ್ತೇನೆ

ಈಗ ನಾವು ಎಂಟರ್ ದ ಎಲಿಮೆಂಟ್ಸ್ ಆಫ್ ಥ್ರೀ ಇಂಟು ಫೊರ್ ಅರೇ ನಮ್2 ಎಂದು ನೋಡಬಹುದು
ನಾನು ಮೌಲ್ಯಗಳನ್ನು ಕೊಡುತ್ತೇನೆ

ಔಟ್ ಪುಟ್ ತೋರಿಸುತ್ತದೆ
ಇಲ್ಲಿ ನಮ್1 ಮ್ಯಾಟ್ರಿಕ್ಸ್ ಅನ್ನು ನೋಡಬಹುದು
ಇಲ್ಲಿ ನಮ್2 ಮ್ಯಾಟ್ರಿಕ್ಸ್ ಅನ್ನು ನೋಡಬಹುದು
ಮತ್ತು ಇದು ನಮ್1 ಮತ್ತು ನಮ್2 ಗಳ ಮೊತ್ತ
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಟೈಪ್ ಮಾಡಿದ್ದೇನೆ
ಅದನ್ನು ಒಪನ್ ಮಾಡಿ ವಿವರಿಸುತ್ತೇನೆ
ಇದು ಟು ಡೈಮೆಂಶನಲ್ ಅರೇ ಗೆ c ನಲ್ಲಿ ಪ್ರೊಗ್ರಾಮ್
ನಮ್ಮ ಫೈಲ್ ನ ಹೆಸರು 2d arrayಸಿಪಿಪಿ ಎಂದು ಗಮನದಲ್ಲಿಡಿ
ಡಾಟ್ ಸಿಪಿಪಿ ಎಂಬುದು ಎಕ್ಸ್ಟೆಂಶನ್
ಕೋಡ್ ಅನ್ನು ವಿವರಿಸುತ್ತೇನೆ
ಇದು ಐ ಒ ಸ್ಟ್ರೀಮ್ ಎಂದು ನಮ್ಮ ಹೆಡರ್ ಫೈಲ್
ಇದು ನಮ್ಮ ಯೂಸಿಂಗ್ ಸ್ಟೇಟ್ಮೆಂಟ್
ಅದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ಸಿಔಟ್ ಇರಲು ಕಾರಣ c ನಲ್ಲಿ ಔಟ್ ಪುಟ್ ಅನ್ನು ಪ್ರಿಂಟ್ ಮಾಡಲು ಸಿಔಟ್ ಫಂಕ್ಷನ್ ಅನ್ನು ಉಪಯೋಗಿಸುತ್ತೇವೆ
ನಂತರ ಸಿ ಇನ್ ಫಂಕ್ಷನ್ ಇದೆ
C ನಲ್ಲಿ ಲೈನ್ ಅನ್ನು ರೀಡ್ ಮಾಡಲು ಸಿಇನ್ ಫಂಕ್ಷನ್ ಅನ್ನು ಉಪಯೋಗಿಸುತ್ತೇವೆ
ಇಲ್ಲಿ ಸ್ಲ್ಯಾಶ್ ಟಿ ಎಂದರೆ ಹಾರಿಸಾಂಟಲ್ ಟ್ಯಾಬ್ ಎಂದು
ಇದು ನಾಲ್ಕು ಸ್ಪೇಸ್ ಗೆ ಸಮ
ಉಳಿದ ಕೋಡ್ c ಕೋಡ್ ನಂತೆಯೇ
ಈಗ ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡುತ್ತೇನೆ
ಕಂಪೈಲ್ ಮಾಡಲುg 2d arrayಸಿಪಿಪಿ -o ಆರ್ರ್1 ಜಿ ಸ್ಪೇಸ್ 2d arrayಸಿಪಿಪಿ ಹೈಫನ್ ಒ ಸ್ಪೇಸ್ ಎ ಆರ್ ಆರ್ ಒನ್ ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು arr1ಡಾಟ್ ಸ್ಲ್ಯಾಶ್ ಎ ಆರ್ ಆರ್ ಒನ್ ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ
ಇಲ್ಲಿ ನಾವು ಎಂಟರ್ ದ ಎಲಿಮೆಂಟ್ಸ್ ಆಫ್ ಥ್ರೀ ಇಂಟು ಫೊರ್ ಅರೇ ನಮ್1 ಎಂದು ನೋಡಬಹುದು
ಈಗ ನಾನು ಮೌಲ್ಯಗಳನ್ನು ಕೊಡುತ್ತೇನೆ
ಈಗ ನಾವು ಎಂಟರ್ ದ ಎಲಿಮೆಂಟ್ಸ್ ಆಫ್ ಥ್ರೀ ಇಂಟು ಫೊರ್ ಅರೇ ನಮ್2 ಎಂದು ನೋಡಬಹುದು
ನಾನು ಮೌಲ್ಯಗಳನ್ನು ಕೊಡುತ್ತೇನೆ
ಔಟ್ ಪುಟ್ ತೋರಿಸುತ್ತದೆ
ನಾವು ನಮ್1 ಮ್ಯಾಟ್ರಿಕ್ಸ್ ಮತ್ತು ನಮ್2 ಮ್ಯಾಟ್ರಿಕ್ಸ್ ನ ಮೊತ್ತವನ್ನು ನೋಡಬಹುದು
ಮತ್ತು ಇದು ನಮ್1 ಮತ್ತು ನಮ್2 ನ ಮೊತ್ತ
ಇಲ್ಲಿಗೆ ನಮ್ಮ ಈ ಟ್ಯುಟೋರಿಯಲ್ ಮುಗಿಯುತ್ತದೆ
ನಮ್ಮ ಸ್ಲೈಡ್ ಗೆ ಹಿಂತಿರುಗಿ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 2ದ್ ಅರೇ ಯಲ್ಲಿನ ಎಲಿಮೆಂಟ್ ಗಳನ್ನು ಕೂಡಿಸುವುದು
2ದ್ ಅರೇ ಯನ್ನು ಪ್ರಿಂಟ್ ಮಾಡುವುದು
ಮತ್ತು ಟು ಡೈಮೆಂಶನಲ್ ಅರೇ ಗಳ ಮೊತ್ತವನ್ನು ಕಂಡುಹಿಡಿಯುವುದು
ಎರಡು ಟುಡೈಮೆಂಶನಲ್ ಅರೇ ಗಳನ್ನು ಯೂಸರ್ ಇಂದ ಇನ್ಪುಟ್ ಆಗಿ ಪಡೆದು ವ್ಯವಕಲನ ಮಾಡಿ ಫಲಿತಾಂಶವನ್ನು ಕಂಡುಹಿಡಿಯಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು